ಎಲ್ಲ ರೀತಿಯ ವಿದ್ಯಾರ್ಥಿ ಗಳು ಕಲಿಯುವಂತಹ ಕೇಂದ್ರ ಸ್ಥಳವಾದಂತಹ ಶಾಲಾ ಒಂದು --

ಕಟಿಂಗ್ ಅಂಗಡಿಯನ್ನ ಮಾಡುತ್ತಿದ್ದರೆ ಹೇರ್ ಕಟಿಂಗ್ ಮಾಡುವ ಅಂಗಡಿ ಆಗಿದೆ.

ಈ ಚಿತ್ರದಲ್ಲಿ ಕಂಡು ಬರುವತಹ ದ್ರಶ್ಯವೇನೆಂದರೆ ಒಂದು ಅದ್ಭುತವಾದ ಬಿಳಿ --

ಗೋಲ್ಡನ್ ಟೆಂಪಲ್ ಬಂಗಾರದ ದೇವಸ್ಥಾನವಾಗಿದೆ.

ಎಲ್ಲ ರೀತಿಯ ಜನಗಳ ಒಂದು ಮೆಚ್ಚುಗೆಯನ್ನು ಪಡೆಯುವತಹ --

ಪ್ರಾಥನೆ ಸಲಿಸುತ್ತಿರುವ ದ್ರಶ್ಯ ವಾಗಿದೆ ಯಾವುದೇ ಒಬ್ಬ ಕ್ರಿಸ್ತ ಏಸು ಕ್ರಿಸ್ತನು ತನ್ನ ಮತವನ್ನು --

ಈ ಚಿತ್ರದಲ್ಲಿ ಕಂಡು ಬರುವತಹ ದ್ರಶ್ಯ ವೆನೆದರೆ --

ಇದೆ ರೀತಿಯಾಗಿ ಹಲವಾರು ಜನ ಉದ್ಯೋಗ ಅವಕಾಶ ಗಳನ್ನೂ ಕಂಡು ಬರುವಂತಹ ದ್ರಶ್ಯವಾಗಿದೆ.

ವ್ಯಾಯಾಮ ಶಾಲೆಯಲ್ಲಿ ವ್ಯಾಯಾಮ ಮಾಡುತ್ತಿದ್ದರೆ .

ಈ ಚಿತ್ರದಲ್ಲಿ ಕಂಡು ಬರುವತಹ ದ್ರಶ್ಯ ವೇನೆಂದರೆ ಒಂದು --

ಈ ಬ್ಯಾಂಕು ಅದ್ಬುತ ಬ್ಯಾಂಕುಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡು ಬರುತ್ತದೆ.

ಚಿಲ್ಡ್ರನ್ ಬುಕ್ಸ್ ಎನ್ನುವಂತಹ ಅಂಗಡಿಯ --